ಅದು ಅಲ್ಲದೆ ಎಲ್ಲರೂ ಒಂದೇ ರೀತಿಯ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾರೆ ಮತ್ತು ಇಲ್ಲಿ ತುಂಬಾನೆ ಡಿಜೆಗಳನ್ನೂ ನೋಡಬಹುದು ಮತ್ತುಇಲ್ಲಿ ಸ್ಟೇಜ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಟ್ಗಳನ್ನೂ ಹಾಕಿದ್ದಾರೆ.

ಇಲ್ಲಿ ಒಂದು ನದಿ ಅಂತ ಹೇಳಬಹುದು ಇಲ್ಲಿ ನದಿಯ ಒಳಗಡೆ ಒಂದು ಬಂಡೆಯಿದೆ ಆ ಬಂಡೆಯ ಮೇಲೆ ಒಬ್ಬ ಪುರುಷ ಕುಂತಿದಾನೆ.

ಇದು ಒಂದು ಹಾಸ್ಪಿಟಲ್ ಅಂತ ಹೇಳಬಹುದು. ಇಲ್ಲೇ ಐದು ಜನ ನರ್ಸುಗಳು ಮತ್ತು ಡಾಕ್ಟರ್ ಗಳು ಕುಡಿಸಿಕೊಂಡಿದ್ದಾನೆ ಅಂತ ಹೇಳಬಹುದು .